ಹಲವು ಎಲೆಕ್ಟ್ರಾನಿಕ್ ಉಪಕರಣಗಳು ಈ ಅಂಗಡಿಯಲ್ಲಿದ್ದು ವ್ಯಾಪಾರ ವಹಿವಾಟು ಜೋರಾಗಿ ನಡೆಯುತ್ತಿದೆ.

ಇದು ಒಂದು ಸುಂದರವಾದ ಉದ್ಯಾನವನವಾಗಿದ್ದು ಹಲವು ಪುಷ್ಪಗಳು ಅರಳಿ ನಿಂತಿದ್ದು ಇದು ಪ್ರವಾಸಿಗರ ಗಮನ ಸೆಳೆಯುತ್ತಿದೆ ಹಾಗೂ ಪ್ರವಾಸಿಗರ ಹಾಟ್ ಸ್ಪಾಟ್ ಆಗಿದೆ

ಪಕ್ಷಿಗಳನ್ನು ಕೂಡಿ ಹಾಕಲು ಇಡುವ ಪಂಜರಗಳು ಕಾಣುತ್ತಿದೆ ಇಲ್ಲಿ .

ಬಹುಶಹ ಇದರ ಅಪಾಯ ಎದುರಾಗುವ ಲಕ್ಷಣಗಳು ಕಾಣಿಸುತ್ತಿವೆ ಎಂದು ಈ ಪ್ರಾಣಿ .ನೋಡುತ್ತಿದೆ .

ವಿವಿಧ ಬಗೆಯ ಐಸ್ಕ್ರೀಮ್ ಗಳು ಈ ಫ್ರಿಡ್ಜ್ ನಲ್ಲಿ ಇದೆ.

ಈ ಚಿತ್ರದಲ್ಲಿ ನಮಗೆ ಕಾಣಿಸುತ್ತಾ ಇರುವುದು ಸ್ಟೀಲ್ ಗ್ಲಾಸ್ ಆಗಿದ್ದು ಗ್ಲಾಸ್ ಅನ್ನು --

ತ್ರಿಕೋನಾ ಆಕಾರ ದಲ್ಲಿ ಜೋಡಿಸಿ ಇಡಲಾಗಿದೆ.

ಇಲ್ಲಿ ಸ್ವೆಟರ್ ರೈನ್ ಕೋರ್ಟ್ ಗಳು--

ಸನ್ಸೆಟ್ ವಿವ್ ಪಾಯಿಂಟ್ ಅನ್ನು ನೋಡಲು ಆಗಮಿಸಿದ್ದಾರೆ ಹಾಗೂ ಇದು ಪ್ರವಾಸಿಗರ ಮೆಚ್ಚಿನ ತಾಣವಾಗಿದೆ .